ಚಂಡು ಎಲ್ಲಾ ಚನ್ನಾಗಿ ಹಾಕೋರ್ ಚನ್ನಾಗ್ ಅದ್ ಎಲ್ಲಾರು ಬಂದಿ ಕೈ ಮುಕ್ಕೊಳಿ. ಬರತ್ತನೆ ಎಲ್ಲಾ ಚನ್ನಾಗಿ ಮಾಡಿ ಭಕ್ತಿಯಿಂದ ಕೆಳಕೋಳಿ ಚನ್ನಾಗ್ ಅದ್ ಚನ್ನಾಗ್ ಐತಿ ಚನ್ನಾಗ್ ಮಾಡಕಳಿ.

ಚನಾಗ್ ಕಾಂತಾವ ಎಲ್ಲರು ಬಂದು ಕೈ ಮುಕ್ಕೊಂಡ್ ಹೋಗಿ ಎಲ್ಲ ಚನಾಗಿರ್ತಾರೆ. ಹೂವೆಲ್ಲ ಚನ್ನಾಗ್ ಕಾಂಸ್ಟಿದೆದೇವ್ರು ಚನಗೈತೆ.ಭಕ್ತಿ ಇಂದ ಬೇಡ್ಕಳಿ ಚನಗದ. ನಾವು ಹೋಗಿ ಬೇಡ್ಕತೀವಿ ನೀವು ಬೇಡ್ಕಳಿ ಚನಗದ. ಕೈ ಚನ್ನಾಗ್ ಮುಗಿರಿ ಚನಗ--